. ಈವಾಗ್ ಅದೆಲ್ಲ ಇಲ್ಲ ಮಜಾ. ಈಗ ಅದೆಲ್ಲ ಇಲ್ಲ. ಈಗಿನ ಮಕ್ಳಿಗೆ ಆ ಮಜಾ ಎಲ್ಲ ಇಲ್ಲ. ಯಾಕಂದ್ರೇ ಈಗ ಇದೆಲ್ಲ van van van ಅಲ್ಲಿ ಬರ್ತಾರೆ, van ಹೋಗ್ತಾರೆ. ನಡ್ಕೊಂಡು ಹೋಗುವ ಪರಿಸ್ಥಿತಿ ಈಗ ಇಲ್ಲ, ಯಾವ ಮಕ್ಕಳಿಗೂ ಕೂಡ. ನಾವು ನಡ್ಕೊಂಡು ಹೋದ್~ ಹೋಗ್ತಾ ಇದ್ದದ್ದಲ್ವ? ಆ ಬಿಸ್ಲಿಗೆಲ್ಲಾ ಆ ಕಾಲಿನಲ್ಲಿ ಬೊಬ್ಬೆ ಎಲ್ಲ ಬರಿಸ್ಕೊಂಡು.

ಒಳ್ಳೆದಾಗ್ತಿತ್ತು. ಮತ್ತೇ, ಅದೇ ಶಾಲೆಯಲ್ಲಿ ಇದಕ್ಕೆ ನಾವೊಂದು ಪ್ರವಾಸಕ್ಕೆ ಹೋಗಿದಲ್ಲಿ.

ಹ. ಆವಾಗ ಜಾಸ್ತಿ ಎಂತದು, ನಮ್ಮದು ಧರ್ಮಸ್ಥಳ, ಸುಬ್ರಮಣ್ಯ ಅಲ್ಲಿಗೆಲ್ಲ ಪ್ರವಾಸಕ್ಕೆ ಹೋಗುದು ನಾವು. ಹೌದೌದು ಹೌದೌದು. ಹ, ಅಲ್ಲಿಗೆ ಹೋಗುದು. ಅದ್ರದ್ದೊಂದು ಪ್ರವಾಸಕ್ಕೆ ಹೋಗುದೊಂದು ಖುಷಿಯೇ ಬೇರೆ. ಮತ್ತೆ? ಬೆಳಗ್ಗೆ ಆರು ಗಂಟೆಗೆ ಎಬ್ಬಿಸುದು ಮನೆಯಲ್ಲಿ ಆ ಚಳಿಗೆ ಸ್ನಾನ ಮಾಡ್ಕೊಂಡು. ಹೌದು ಹೌದು. ಅದೇ ಆ ಚಳೀಂತಾ ಅದು ಗೊತ್ತಾಗುದಿಲ್ಲ. ಆ ಖುಷಿಯಲ್ಲಿ, ಪ್ರವಾಸಕ್ಕೆ ಹೋಗುವ ಖುಷಿಯಲ್ಲಿ, ನಂಗೆ ಅದು ಚಳೀಂತಾ, ಚಳಿ ಅದೆಲ್ಲ ಇದಕ್ಕೆ ಬರ್ತಿರ್ಲಿಲ್ಲ. ಹ. ಲೆಕ್ಕಕ್ಕಿಲ್ಲ ಆವಾಗ. ಅಷ್ಟೂ ಕೂಡ ಖುಷಿಯಾಗುದು ನಮಗೆ. ಹೌದು, ಹೌದೌದು. ಅಲ್ಲಿ ಚಳೀಂತ ಲೆಕ್ಕಕ್ಕೆ ಬರ್ತಿದ್ದದ್ದು ಶಾಲೆ ಇದು exam ಇರುವಾಗ, ಓದುವಾಗ ಮಾತ್ರ. ಅಬ್ಬಾ. exam ಆವಾಗಿನೊಂದ್ exam ಯೇ ಬೇರೆ, ಇವಾಗಿದ್ exam ಯೇ ಬೇರೆ. .

ಬಾಲ್ಯದಲ್ಲಿ ನಾವು ಒಟ್ಟಿಗಿರುವಂತದ್ದು. ಒಟ್ಟಿಗಿರುವಂತದ್ದು. ಮತ್ತೇ ಹ. ದೊಡ್ಡಇರ್ವದ್ದು ಜೋರಿದ್ದು sir ದ್ದು ಅಹ್ class start ಆಗ್ತದೆಂತಾ ಹೇಳುವಾಗ ನಮ್ಗೆ ತಲೆನೋವು ಕೂಡ ಆಗ್ತಿತ್ತು. ಮತ್ತೇ, ಅವ್ರು ನಾರಾಯಣ್ master ಒಬ್ಬರಿದ್ರಲ್ವಾ? ಹೌದು. ಹೌದೌದು. ಎಲ್ಲ ತಪ್ಪಿಗೂ ಕೂಡ ಅವ್ರು ಪೆಟ್ಟು ಕೊಡುದು. ಪೆಟ್ಟು ಕೊಡುದು ಅವರು ಬರ್ತಾರೇಂತಾ ಆದ ಕೂಡ್ಲೇ ನಮ್ಗಿನ್ನೊಂದು ಸುಳ್ಳು ನೆವನ, ನನ್ಗೆ ತಲೆನೋವಾಗ್ತದೆ ಅಂತ ಹೇಳಿದ್ರೆ.

ಆವಾಗ ಅಹ್ ಇವನಿಗೆ ತಲೆನೋವಾಗ್ತಾ ಉಂಟು ಇಂತ ಇವನನ್ನು ಅಹ್ ನನ್ನನ್ನು bench ನ ಮೇಲೆ ಮಲಗಿಸುದು. ಅಂದ್ರೆ ನನ್ಗೆ ಪಾಠ ಕೇಳ್ಳಿಕ್ಕಿಲ್ಲ. ನನ್~ ನಾನ್ ಮಲಗುದೇ. ಹ ಹ ಹ. ಸರಿ ಸರಿ ಇನ್ನೊಮ್ಮೆ ಮಾತಾಡುವ.

Okay okay bye.

ಹುನ್ರಿ ಆರಾಮ್ hello ಆರಾಮ್ ಅದಿರಿ?

ಹ್ಮ್‌ ಏನ್ ಮಾಡಕತ್ತಿರಿ ಊಟ ಆತೇನ್ರೀ? ಊಟ ಇನ್ನು ಇಲ್ರಿ ಇದ ನಾ ಹೊರಗಿರ್ತೇನ್ರಿ ಅಂಗ್ಡಿಯೊಳಗ . ಹೌದೇನ್ರೀ ಹುಂ ರೀ ಮನ್ಯಾಗ ಎಲ್ಲಾರ್ ಆರಾಮ್ ಅದಾರಿ? ಹುಂನ್ರಿ ಆರಾಮ್ ನಿಮ್ ಮನ್ಯಾಗ್. ಹುಂ ರೀ ಆರಾಮ್ ನೋಡ್ರಿ ಎಲ್ಲಾರು ಆರಾಮ್ ಅದರೀ ಹ್ಮ್‌ ಹ್ಮ್‌ ನಿಮ್ಮ ಹಂಗಾರ ಶಾಲೆ college ಒಳಗ August ಹದಿನೈದ ಮಾತಾ~ ಮಾಡ್ತಿದ್ರಿ ಏನ್ರೀ? ಸ್ವಾತಂತ್ರ್ಯೋತ್ಸವ ಆಚರಿಸ್ತಿದೇನ್ರಿ?

ಅಂದ್ರೆ ಶಾಲಿಯೊಳಗ ಈಗ ಈ time ನ್ಯಾಗ ಇಲ್ಲೇ ಮನಿಕಡೆ ಎಲ್ಲ ಆಚರಿಸ್ತಾರೆ.

ಹಾ ಅಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಹೋಗಿ ಇದು . ಹೋಗಿ ಬಂದಿರ್ತೆರಿ ಏನ್ರೀ ಹುಂ ರೀ ಅಲ್ರೀ ಮದಲ್ರೀ school ನೀವ್ ಸಣ್ಣಾವ್ರ ಇದ್ದಾಗ ಶಾಲಿಯೊಳ ಗ್ರಿ high school ಹ್ಮ್ high school ಗಿದ್ದಾಗ school ಗಿದ್ದಾಗ ಅವಾಗ ಅದೇ ನಮ್ಗ ದೊಡ್ಡ ಹಬ್ಬರಿ August ಹದಿನೈದ ಅಂದ್ರೀ .

ನೀವು ಅಲ್ಲಿ ನಿಮ್ ಮನಿ ಕಡೆ ಅದು ಹೋಗ್ತಿರ್ತೀರೇನ್ರಿ? ಹು ಮನಿ ಕಡೆ ಹೋಕ್ಕೇವ್ರ ಇಲ್ಲೇ ಎಲ್ಲಾ ನಮ್ group ಎಲ್ಲ ಮಾಡಿಕೊಂಡಾರಿ ಇಲ್ಲೆ ಧ್ವಜ ಅದು ಎರಸಾಕ ಅದು ಕರಿತಾರಿ ಹೋಗಿರತೆವ್ರೀ August ಹದಿನೈದಕ್ರಿ ಮನ್ನೆ ಎಪ್ಪತೈದ್ರುದ್ ಬಾಳ್ ಚಂದ್ ಮಾಡಿದ್ವಿರಿ ನಾವ್.

ಹು ಹು ಹ್ಮ್ seventy ಎಪ್ಪತೈದ್ ವರ್ಷದ್ ಸ್ವಾತಂತ್ರ್ಯೋತ್ಸವ ಇತ್ತಲ್ರಿ ಎಲ್ಲಾರು ನಮ್ ಗೆಳತಿಯರ್ ಕೂಡಿರಿ ನಮ್ ಮನಿ~ ನಮ್ ಮನಿಯೊಳಗ ಮನಿ ಮನಿಯೊಳಗ ಧ್ವಜ ಹಾರಿಸಿ ಅಂತ ಹೇಳಿದ್ರಲ್ರಿ ಮೋದಿಯವ್ರು.

ಅದಕ್ಕ ನಮ್ಮ ಗೆಳತಿಯರ್ನೆಲ್ಲ ಸೇರಿಸಿಕೊಂಡ್ ನಮ್ಮ್ ಮನಿಯೊಳಗ ಧ್ವಜಾರೋಹಣ ಮಾಡೀವ್ರಿ ಹ್ಮ್ ಬಾಳ ಚಂದ್ ಮಾಡಿದಿವ್ರಿ ಎಲ್ಲಾ ಭಾಷ್ಣ ಗೀಷ್ಣ ಮಾಡಿವ್ರಿ.

ಹ್ಮ್ ನಿಮ್ದ್ರೀ ನೀವ್ ಹೋಗಿದ್ದೇನ್ರಿ ಎಪ್ಪತ್ತೈದನೇ ವರ್ಷದ್ದು ಏನ್ರಿ ಮಾಡಿದ್ರಿ ಏನ್ರೀ? ಅದ colony ಒಳಗ ಅದು ನಮ್ಮ ಮಾಡಿದ್ರಿ ನಾವು just flag hoist ನಿಂತ್.

ಮನ್ಯಾಗ ಮ್ಯಾಲೆ terrace ಮೇಲೆ ಹತ್ತಿಇದು ಮಾಡಿದ್ರಿ. ಹು ಹುಂ ರೀ ಹುಂ ರೀ ನಿಮ್ಮ್ ಗೆಳ್ಯಾರ ಎಲ್ಲಾರು ಕೂಡಿದ್ರ ಏನ್ರೀ ಇನ್ನ್ ನಮ್ಮನೇಲಿ colony ಒಳಗ ಎಲ್ಲಾ ಜನ ಕೂಡಿತ್ರಿ? Colony ಒಳಗ ಎಲ್ಲಾರು ಕೂಡಿರ್ತಾರಿ.

ನಾವು ಹೋಗಿರ್ತೇವ್ರಿ. ಹುಂ ರೀ ಮೋದಿಯವ್ರ ಇದೊಂದ ಚೊಲೋ ಅವಕಾಶ ಕೊಟ್ಟಿದ್ರಿ ನಮಗ ಎಲ್ಲಾರು ಮನಿ ಮನಿಯೊಳಗ ಹುಂ ರೀ ದ್ವಜ ಹಾ~ ಹಾರಿಸಬಹುದು ಅಂತ ಹೇಳಿ ಹುಂ ರೀ ಬಾಳ ಖುಷಿಯಿಂದ ಮಾಡಿದೀವ್ರಿ. ಎಲ್ಲಾರು ಭಾಷ್ಣ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹೋರಾಡಿದವರ ಬಗ್ಗೆ ಎಲ್ಲಾರ್ ಬಗ್ಗೆ ಮಾತಾಡಿದ್ರಿ ಹುಂ ರೀ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹಾಡ್ ಹಾಡಿದ್ರಿ ನಮ್ಗೆ ಆ ನಮ್ಗೆ ಗೆಳತಿಯರೆಲ್ಲಾ. ಹ್ಮ್ ಬಾಳ ಚಂದಾ ಆತ್ ಬಿಡ್ರಿ ನಮ್ಮ ಮನ್ಯಾಗ್ function ರೀ ಎಲ್ಲ tiffin ತರ್ಸಿದ್ವಿರಿ ಎಲ್ಲಾರು ಸೇರಿ ಮ್ಯಾಲ್ terrace ಮ್ಯಾಲರಿ ಎಲ್ಲಾರು tiffin ಅದು ಮಾಡಿದಿವ್ರಿ. ಹ್ಮ್‌ ಹುಂ ರೀ ಹ್ಮ್‌ ನಿಮ್ದ ಎಲ್ರಿ colony ಅಂದ್ರ ಎಲ್ಲಿ ಬರ್ತೈತ್ರಿ? ನಾವ್ ಇಲ್ಲಿ ಗೋಕುಲ್ road ಬರ್ತೈತ್ರಿ ನಮ್ದ . ಹು ಹುಂ ರೀ ಅಲ್ಲೆ ಮಾಡಿದ್ ಏನ್ರಿ ಗೋಕುಲ road ನ್ಯಾಗ ಮಾಡಿದ್ ಏನ್ರಿ? ಅಲ್ಲ್ ಅಲ್ಲಿ ನಮ್ಮ್ colony ದು ಇದು ಐತ್ರಿ ಒಂದ garden ಐತಿ.

ಆ ಅಲ್ಲಿ ಆಚರಸ್ತೇವ್ರಿ. ಹೌದೇನ್ರಿ ಹು ಹುಂ ರೀ. ಅಲ್ಲೆ ಊಟಾದು ಇಟ್ಗೊಂಡಿದ್ರಿ.

ಮಧ್ಯಾಹ್ನನದ್ದು ಊಟ ಇಟ್ಗೊಂಡಿದ್ರಿ ಹಾ ಅಟ್ ಸ್ವಲ್ಪ ಅಂತಾ ಏನ್ ಇದ್ ಮಾಡೋದಿಲ್ರಿ ಅಸ್ಟಕಸ್ಟ ಮಾಡ್ತಾರಿ ಆವ ಈ ಊರ corporator ಹತ್ರ ಇರ್ತಾರಿ ಅವ್ರು ಬಂದಿರ್ತಾರೀ. ಎಲ್ಲಾರ್ನು ಕರ್ಸಿರ್ತಾರ್ ಏನ್ರೀ ಹುಂ ರೀ. ಕರಿಸಿ ಅವ್ರ ಕಡೆಯಿಂದಾನ ಮಾಡಸಿರ್ತಾರಿ flag hoist ಅನ್ನ.

ನಮ್ಮಲ್ಲಿ colony ಒಳಗ ಯಾರ್ರ ಮುಖಂಡರ ಇರ್ತಾರಲ್ರಿ ಅಂತರ್ನ ಕೂಡಿಸಿ ಮಾಡತಿದ್ವಿರಿ ಅಲ್ಲೆ ಇಲ್ಲೊಂದ್ ದ್ವಜಾರೋಹಣದ ಕಟ್ಟಿ ಐತ್ರಿ ಅಲ್ಲಿ ಮಾಡ್ತಿದ್ವಿ. ಈ ಸಲ ಮನಿ ಮನಿಯೊಳಗ ಅಂತೇಳಿದಲ್ರಿ ಮೋದಿಯವ್ರುರಿ.

ಅದಕ್ಕ ನಾವ್ ಮನಿಯೊಳಗ ಮಾಡುನು ನಮ್ಮ ಮನಿಯೊಳಗ ಅಂತ ಮಾಡಿದಿವ್ರಿ ಚಲೋ ಆತ್ರಿ ಈಸಲಾರೀ ಹ್ಮ್‌ ಪ್ರತಿಸಲಕ್ಕಿಂತನು ರೀ ಈಸಲ ಬಾಳ್ ಚಂದ ಆತ್ರಿ ಹುಂ ರೀ.

ಅಲ್ರೀ ಮತ್ತ ನಮಗ ಮೊದ್ಲಿನ್ ನೆನಪ್ ಬಂತ್ರಿ school ಗ್ ಹೋಗುವಾಗ ನಾವ್ ಹೆಂಗ್ ಭಾಷ್ಣ ಮಾಡ್ತಿದ್ವಿ ಹೆಂಗ್ August ಹದಿನೈದ್ ಅಂದ್ಕೂಡ್ಲೆ ನಾಳೆ August ಹದಿನೈದ್ ಅಂದ್ರೆ ಹೆಂಗ್ ready lng:Foreign ಆಕ್ಕಿದ್ವಿ ನಾವು ಹ್ಮ್‌ ಅಲ್ಲಿ ಹೋಗಿ ಧ್ವಜಾರೋಹಣ ಸಿಂಗಾರ ಮಾಡೋದನ್ನ. ಕಟ್ಟಿನಾ ರಂಗೋಲಿ ಹಾಕೋದು ನಾವ್ school ಶಾಲಿ time ನ ಶಾ~ ಶಾಲಿಗ್ ಹೋಗೋವಾಗ್ರಿ ಸಣ್ಣವ್ರ ಇದ್ದಾಗ ಹುಂ ರೀ ಲಗು ಬಾ ಅಂತೇಳ್ತಿದ್ರಿ ನಮ್ಮ sir ನಮ್ಮ ಗುರುಗಳು ಹ್ಮ್‌ time ಆತ್ರಿ ಆಮೇಲ್ ಮಾತಾಡ್ತೇನ್ ಮತ್ತ.

Hello.

ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರ ಸುಚಿತ್ರಾ ?

ನಾನು ಸುಮ್ಮನೆ ಕೂತ್ಕೊಂಡಿದೇನೆ ನೀವು?

ಹೌದಾ ಮನೇಲೆಲ್ಲಾ ಹೇಗಿದ್ದಾರೆ?

ನಮ್ಮನೆಯಲ್ಲಿ ಕೂಡ ಎಲ್ಲರು ಹುಷಾರಿದ್ದಾರೆ ಹಾ.

ಇಲ್ಲಪ್ಪಾ ಇಲ್ಲಿ ಭಯಂಕರ ಬಿಸಿಲು ಆದ್ರು ಸ್ವಲ್ಪ ಸ್ವಲ್ಪ ಚಳಿ ಉಂಟು ಅಷ್ಟೇ.

ಹೌದು ಇಲ್ಲಿ ಕೂಡ ಭಯಂಕರ ಬಿಸಿಲು ಉಂಟು ಸ್ವಲ್ಪ ಚಳಿ ಶುರು ಆಗಿದೆ.

ಆಗಾಗ ಚಳಿ ಬರ್ತದೆ ಇಲ್ಲಿ ಯಾವಾಗ್ಲೂ ಬಿಸಿಲು ಚಳಿಗಾಲದಲ್ಲಿ ಬಿಸಿಲೇ ಇಲ್ಲಿ.

ಹಾ ಹೌದಾ ಮತ್ತೇ ಇಡೆ ಇಡೆಯಲ್ಲಿ ಮಳೆ ಕೂಡ ಇರ್ತದಲ್ಲಾ.

ಈಗ ಸ್ವಲ್ಪ ಸಮಯಾಯಿತು ಒಂದ್ ಒಂದು ತಿಂಗಳಾಯ್ತು ಈಗ ಹಾ ಹೌದು ಮಳೆ ಇಲ್ಲದೆ

ಹೌದು ಹೊರಗೆ ಹೋಗ್ಲಿಕ್ಕೆ ಅಗುದಿಲ್ಲಾ

ಆರೋಗ್ಯ ಕೂಡ ಆಚೆ ಈಚೆ ಆಗ್ತದೆ ಬಿಸಿಲು ಎಲ್ಲಾ ಈ ರೀತಿ ಬಂದ್ರೆ

ಮಳೆ ಶೀತ ಆಗ್ತದೆ

ಜ್ವರ ಎಲ್ಲಾ ಜಾಸ್ತಿ ಈ time ಜ್ವರ ಎಲ್ಲಾ ಜಾಸ್ತಿ ಈ ರೀತಿ

ಹೌದು ವಾತಾವರಣದಲ್ಲಿ ಒಂದ್ಸಲ ಮಳೆ ಒಂದ್ಸಲ ಬಿಸಿಲು ಚಳಿ ಚಳಿ ಬರುವಾಗ

ಹೌದು

ಈಗ ತುಂಬಾ ಬದಲಾವಣೆಯಾಗಿದೆಲ್ವಾ ಮೊದಲೆಲ್ಲಾ ಮಳೆಗಾಲ ಅಂಥೇಳಿದ್ರೆ ಆ time ಅಲ್ಲಿ ಮಾತ್ರ ಮಳೆ ಹ ಹೌದು ಈಗಾ ಯಾವಾಗ ಅಂಥೇಳಿಲ್ಲಾ ಹಾ ಹೌದು ಬೇಸಿಗೆಗಾಲದಲ್ಲಿ ಮಳೆ.

ಒಮ್ಮೊಮ್ಮೆ ಸ ಮಳೆಗಾಲದಲ್ಲಿ ಮಳೆ ಬರುವುದಿಲ್ಲ ಹೌದು

ಈಗ ಚಳಿಗಾಲ ನಿಜವಾಗಿಯೂ ಕೂಡ ಚಳಿ ಅಂತ ಗೊತ್ತಾಗುದಿಲ್ಲಾ ಈವತ್ತು ಕೂಡ ಸ್ವಲ್ಪ ಚಳಿ ಇದೆ ಅಷ್ಟೇ.

ಇಲ್ಲದಿದ್ರೆ ಭಯಂಕರ ಸೆಕೆ ಹ್ಮ್ ಹಾಗೆ

ಈಗ ಮಳೆ ಎಲ್ಲಾ ಹೀಗೆ ತಪ್ಪಿಸಿ ತಪ್ಪಿಸಿ ಬಂದ್ರೆ ಕೃಷಿಗೆಲ್ಲಾ ತುಂಬಾ ಸಮಸ್ಯೆ ಆಗ್ತದಲ್ಲಾ.

ಮತ್ತೆಂತಾ ಹ ವ್ಯಾಪಾರಕ್ಕೆ ಎಲ್ಲ ವ್ಯವಸಾಯ ಎಲ್ಲದಕ್ಕೂ ಸಮಸ್ಯೆ ಬರ್ತದೆ ಈ ಮಳೆಯಿಂದ ಅಂದ್ರೆ ಯಾವ time ಅಲ್ಲಿ ಬರಬೇಕೋ ಆ time ಅಲ್ಲಿ ಬಂದ್ರೆ ಆಗ್ಬವುದು ಹೌದು.

ತರಕಾರಿ ಎಲ್ಲಾ ಮಾಡುವ time ಅಂದ್ರಿರ್ತದೆ ಆ time ಅಲ್ಲಿ ಈ ರೀತಿ ಮಳೆ ಬಂದ್ರೆ ಅಥವಾ ಬೇಸಿಗೆ ಇದ್ರೆ ತುಂಬಾ ಕಷ್ಟ ಅಗ್ತದೆ ಈ ಚಳಿಗಾಲದಲ್ಲಿ ಮಾಡುವಂತಹ ತರ್ಕಾರಿಗಳು ಬೇರೆ ಇರ್ತದೆ.

ಹಾ ಹೌದು ಹೌದು.

ವಾತಾವರಣ ಮತ್ತೆ ಪ್ರಕೃತಿ ಅದು ಬದಲಾವಣೆ ಯಾಕೆ ಆಗ್ತದೆ ಯಾವದರ ಸೂಚನೆ ನಂಗೆ ಕೂಡ ಅರ್ತ ಆಗುದಿಲ್ಲಾ.

ಹೌದು ಮತ್ತೇ ನಾವ್ ಮಾಡುವ ಕೆಲಸವೆ ಅಲ್ಲ ಈ ಪ್ರಕೃತಿಯನ್ನು ಬದಲಾವಣೆ ಮಾಡಿರೋದು ನಾವು

ಅಲ್ಲಿ ಕೂಡ ತುಂಬ ಕಾಡು ಇತ್ತು rubber ಇಟ್ಟಿದ್ದೇವೆ ಅದ್ರಿಂದ ನೋಡಿ ಅದು ಬಿಸಿ ಆಗ್ತದೆ rubber ಗಿಡ

ಹೌದು ಮತ್ತೇ ನಮ್ಮ ಮನೆಯೆಲ್ಲಾ ಮೊದ್ಲು ಗುಡ್ಡೆ ಗುಡ್ಡೆ ಇತ್ತು ಈಗೆಲ್ಲಾ ಬೋಳ್ ಎಲ್ಲ ತಲೆ ಬೋಳ್ಸಿದಾಗೆ ಬೋಳ್ ಬೋಳ್ ಮಾಡಿಇಟ್ಟಿದ್ದಾರೆ ಎಂತ ಹೌದು, ಹೀಗೆಲ್ಲಾ ಮಾಡಿಟ್ರೆ ಮತ್ತೇ ಮಳೆ ಬರುವ time ಅಲ್ಲಿ ಬಾ ಅಂತ್ಹೇಳಿದ್ರೇ ಹೇಗೆ ಬರ್ತದೆ ?

ಹ ಹಾಗೆ ನೆಂಟರು ಬಂಧಿದ್ರು